ಹೋಟೆಲ್ ಒಳಗಡೆ ಸಹ ಬಲ್ಬ್ ಗಳನ್ನು ಹಾಕಲಾಗಿದೆ.

ಇದರ ಮೇಲೆ ದೊಡ್ಡ ದೊಡ್ಡ ಅಕ್ಷರಗಳಿಂದದ ಬೋರ್ಡನ್ನು ಹಾಕಲಾಗಿದೆ.

ಇಲ್ಲಿ ಒಂದು ಫಂಕ್ಷನ್ ಹಾಲ್ ಇದೆ.

ಇಲ್ಲಿ ಕೆಲವು ಜನರು ಕುಳಿತಿದ್ದಾರೆ ಇನ್ನೂ ಕೆಲವರು ನಿಂತಿದ್ದಾರೆ.